ಹಲವಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಕಂಡು ಬರುತ್ತಿದೆ.

ಮೆರವಣಿಗೆಯಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ.

ಅವನು ನೀಲಿ ಬಣ್ಣದ ಶರ್ಟ್ ಧರಿಸಿರುವನು.

ಇಲ್ಲಿ ಐಸ್ ಕ್ರೀಮ್ ಇಡಲು ಫ್ರಿಡ್ಜ್ ಇದೆ.

ಈ ಚಿತ್ರದಲ್ಲಿ ನಾವು ಸೆಂಟ್ರಲ್ ಲೈಬ್ರರಿ ಡಿ_ವಿ_ಕೆ ಯ ಕಟ್ಟಡವನ್ನು ನೋಡಬಹುದು.

ಹುಡುಗಿಯ ಕೈಯಲ್ಲಿ ಭಾರತ ದೇಶದ ಧ್ವಜ ಕಾಣಬಹುದು.

ಪೋಸ್ಟ್ ಆಫೀಸ್ ನ ಅಂಗಳದಲ್ಲಿ ಹಲವಾರು ಮೂಟೆಗಳು ಕಂಡು ಬರುತ್ತಿವೆ.

ಕೆಲವು ಜನರು ಕೆಲಸ ಮಾಡುವುದು ಕಂಡು ಬರುತ್ತಿದೆ.

ಈ ಚಿತ್ರದಲ್ಲಿ ನಾವು ಒಂದು ಶಾಲೆಯ ಕೊಠಡಿಯ ದೃಶ್ಯವನ್ನು ಕಾಣಬಹುದಾಗಿದೆ.

ಇಲ್ಲಿ ಪ್ರತಿಯೊಬ್ಬ ಹುಡುಗನು ತನ್ನ ತಲೆಗೇ ಟೋಪಿಯನ್ನು ಧರಿಸಿರುವುದನ್ನು ನೋಡಬಹುದಾಗಿದೆ.

ಚರಿಯ ಗೋಡೆಯ ಮೇಲೆ ಜಾಹೀರಾತು ಪಲಕಗಳನ್ನು ಹಚ್ಚಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಕಾಣಬಹುದಾಗಿದೆ.

ಕಟ್ಟಡದ ಬಲಭಾಗದಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿದೆ.

ಇಲ್ಲಿ ಎರಡು ಕಾರ್ ಗಳು ನಿಂತಿರುವುದು ಕಂಡು ಬರುತ್ತಿದೆ.

ಬಿಲ್ಡಿಂಗ್ ನ ಎಡ ಭಾಗದಲ್ಲಿ ನಾವು ರಸ್ತೆಯನ್ನು ನಾವು ಕಾಣಬಹುದು.

ಕಾಂಪೌಂಡ್ ನ ಒಳಭಾಗದಲ್ಲಿ ಕೆಲವು ಜನರು ಇದ್ದಾರೆ.

ಈ ಚಿತ್ರದಲ್ಲಿ ನಾವು ಸಾರ್ವಜನಿಕ ಆಚರಣೆಯನ್ನು ನೋಡಬಹುದು.